ಸೈಕಲ್ ಆಹ್ ಈಗೊಂದು ಮೂವತ್ತ್ಯದು ವರ್ಷ ಹಿಂದೆ ಸೈಕಲ್ ಬಗ್ಗೆಹೇಳಬೇಕಂದ್ರೆ ಸೈಕಲ್ ನಾವು ಬೇರವರ ಮನೆಗೆ ಹುಲ್ಲುತಂದು ಹಾಕಿ ಸೈಕಲ್ ಹೊಡಿಲಿಕ್ಕಾಗಿ ಅವರು ಜಾನುವಾರು ಹುಲ್ಲು ತಂದು ಹಾಕಿ ಸೈಕಲ್ ಅವರ ಹತ್ರ ಇಸ್ಕೊಳ್ತಿದ್ದೊ ಹೊಡಿಲಿಕ್ಕಾಗಿ--

ಹಿಂದೆ ದೋಣಿ ಇತ್ತು ಹೊಳೆಗೆ ನಮ್ದೇ ಇಲ್ಲಿ ನಮ್ದು ತೀರ್ಥಹಳ್ಳಿ ತಾಲ್ಲೂಕ್ ಗೊಬಡೀ ಇದರಲ್ಲಿ ದೋಣಿಯಲ್ಲಿ ಹತ್ತಿದಿನಿ. ದೋಣಿಯಿಂದಾ ಮತ್ತೆ ಮಂಡಗದ್ದೆ ಹತ್ತಿರ ಪಕ್ಷೀಧಾಮ ಅಂತಾ ಒಂದು ಮುತ್ತಿನಕೊಪ್ಪಗೂ ಕೂಡಾ ಬೋಟ್ ಅಲ್ಲಿ ಹೋಗೀದೀನೀ.

ಈವಾಗೆಲ್ಲಾ ಮೊಬೈಲ್ ಅಲ್ಲಿ ಸೆಲ್ಫಿ ತೊಕೊಂಡು ಎಲ್ಲೆಯೆಲ್ಲಾನಿಂತುಕೊಂಡು ಹೆಕೊಡೋದು ಹಾಕೊಡೋದು.

ಸ್ವರಾಆಆ ತೆಂಗೀನಬಗ್ಗೆ ಫಸ್ಟ್ ಅಂತೂ ಮನೆಲೆಲ್ಲಾ ಕಾಯೀ ತೆಂಗೀನಕಾಯೀ ಕೊಂಡಲಿಕೆ ಇದ್ಮಾಡಲಿಕೆ ಎಲ್ಲಾ ಸಲ್ಪಪಸ್ ನಮ್ಮಲ್ಲೀ ಇರೋದು ಒಂದೆ ಮರ ನಮಗು ನಾವು ದುಡ್ದು ಕೊಟ್ಟು ತರೋದು ಕೆಲವರ ಮನೆಯಲ್ಲಿ ತೆಂಗೀನಕಾಯೀ ಇದ್ರೆ ಈಗ--

ಆಹ್ಹ್ ಇದೇ ಸೋಪಾ ಮೂರುವರೆ ಸಾವಿರ ರುಪಾಯೀ ಕೊಟ್ಟ ತಂದಿ ಈಗ ಎಷಟು ಸಾವಿರ ಅಂತಾ ಒಳ್ಳೆ ಒಳ್ಳೆದು ಕ್ವಾಲಿಟಿ ಗಳು ಇದೆ. ಸೋಪಾ ಗಳನ್ನು ಕೂಡಾ ಈಗ ಇಡ್ತಾರೆ ಮನೆಲ್ಲಿ ಈಗ ಮರದ್ ಸೋಪಾ ಮಾಡೋದೇ ತುಂಬಾ ಸೇಫ್ಟಿ .

ಡಿ ಸಿ ಆಫೀಸಿಗೆ ಹೋದ್ರೆ ಆಹ್ ಇವತ್ತ ನಮ್ಮಅಪ್ಪಪ್ ಬಾಳಗಾರ ಕುಡುಮಲ್ಲಿ ಗ್ರಾಮಪಂಚಾಯಿತ್ತಿ ವತ್ತಿಯಿಂದಾ ಡಿ ಸಿ ಬರ್ತಿ ಶಿಮೊಗ್ಗಜಿಲ್ಲಾಧಿಕಾರಿ ಬರತ್ತಿದ್ದಾರೆ.

ಚರ್ಚ್ ಬಗ್ಗೆ ಹೇಳಬೇಕದ್ರೆ ನಾವು ಕ್ರಿಶ್ಚಿಯನ್ಸ್ ಅಲ್ಲಾ ನಾವು ಹಿಂದೂ ಆದ್ರೆ ಚರ್ಚ್ಗೊಂದು ಕಾರ್ಕಳ ಚರ್ಚ್ಗೆ ಹೋಗಿದ್ದೆ ತುಂಬಾ ಖುಷಿ ಆಯಿತು.